ರಾಧಾ ಕೃಷ್ಣ ಫೋಟೋ ಇದನ್ನ ಯಾರದರೂ ಮದ್ವೆಗೆ ಅಥವಾ ಗೃಹ ಪ್ರವೇಶಕ್ಕೆ ಅಥವಾ ಬೇರೆ ಯಾವದಕ್ಕಾದ್ರೂ ಸರಿ ಗಿಫ್ಟ್ ಕೊಟ್ಟಾಗ ಒಳ್ಳೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇರುತ್ತೆ ಆಮೇಲ್ ಮನೆಗ್ ಮಡಿಕೊಂಡಾಗ ಹಮ್ಮ್ ಟಿವಿ ಶೋಕೇಸ್ನಲ್ಲಿ ಯಾಗಿರಬಹುದು ಅಥವಾ ಬೇರೆ ಎಲ್ಲಾದ್ರೂ ಮಡ್ ಗಿದಾಗ ಅದು ತುಂಬಾ ಲುಕ್ ಆಗಿ ಚೆನ್ನಾಗ್ ಕಾಣಿಸ್ತದೆ.

ಸ್ಟ್ರಾಬೆ ಸ್ಟ್ರಾಬೆರಿ ಹಣ್ಣು ನೋಡೋದಿಕ್ಕೆ ತುಂಬಾ ಚೆನ್ನಾಗ್ ಇರುತ್ತೆ ತಿಂದ್ರೆ ಇನ್ನು ಚೆನ್ನಾಗ್ ಇರುತ್ತೆ ಸ್ವೀಟ್ ಆಗಿರುತ್ತೆ ಆಮೇಲ್ ಸ್ವಲ್ಪ ಕಾಯಿ ಆಗಿದ್ರೆ ಹುಳಿನು ಇರುತ್ತೆ ಸ್ವೀಟು ಹುಳಿ ಮತ್ತೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೇನೆ.

ಮೀನಗಳ್ನು ತಿನ್ಬಹುದು ಅದ್ನೇಲ್ಲನ್ ಕ್ಲೀನ್ ಮಾಡ್ಕೊಂಡು ತುಂಬಾ ಚೆನ್ನಾಗ್ ಇರುತ್--